ತಿಂಡಿ ವಸ್ತುಗಳನ್ನು ಇಕ್ಕಿದ್ದಾರೆ ಇಲ್ಲಿ ಪ್ಲೇಟದಲ್ಲಿ ಒಬ್ಬರು--

ಹಾಗೂ ಒಂದು ಫೋನ್ ಪೆ ಸ್ಕ್ಯಾನರ್ ಕೂಡ ಇದೆ ಇಲ್ಲಿ ಹೊರಗಡೆ ಒಂದು ಲೈಟ್ ಇದೆ.

ಅಂಗಡಿ ಒಳಗಡೆ ಬಹಳಷ್ಟು ವಿವಿಧ ಪ್ರಕಾರದ ಬಟ್ಟೆವನ್ನು ಹಚ್ಚಿದ್ದಾರೆ.

ಅಂಗಡಿ ಒಳಗಡೆ ಬಹಳಷ್ಟು ವಿವಿಧ ಪ್ರಕಾರದ ಬಟ್ಟೆವನ್ನು ಹಚ್ಚಿದ್ದಾರೆ ಹಾಗು ಇಲ್ಲಿ ಒಂದು ಲೈಟ್ ಕೂಡ ಇದೆ.

ಶಾಲೆ ಒಳಗಡೆ ಬಹಳಷ್ಟು ದೊಡ್ಡ ದೊಡ್ಡ ಗಿಡ ಮರಗಳಿವೆ.

ಇಲ್ಲಿ ಒಬ್ಬ ಒಬ್ಬರು ಸರ್ ಅವ್ರ್ದ ಫೋಟೋ ವನ್ನು ತೆಗೀಲಾತಿದ್ದಾರೆ.

ಈ ಒಂದು ಹೊಸ ಮನೆಕಟ್ಟಲು ಪ್ಲಾನಿಂಗ್ ವನ್ನು ಅಕ್ಲಾತಿದ್ದಾರೆ.

ಇಲ್ಲಿ ಸುತ್ತಮುತ್ತ ಬಹಳಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಿವೆ.

ಇಲ್ಲಿ ಒಂದು ಅಂಗಡಿ ಇದೆ ಅಂಗಡಿಯ ಹೆಸರು ಪಾಟೀಲ್ ಎಂಟರ್ಪ್ರೈಸಸ್ ಅಂತ ಇಲ್ಲಿ ಬರೆದಿದ್ದ ಕೂಡ ಇದೆ.

ಆಸ್ಪತ್ರೆಯ ಒಳಗಡೆ ಬಹಳಷ್ಟು ಪೇಷಂಟ್ ಗಳನ್ನು ಬಂದಿದ್ದಾರೆ.

ಅಂಗಡಿ ಇದೆ ಅಂಗಡಿ ಹೆಸರು ಸಾಗರ್ ಎಂಟರ್ಪ್ರೈಸಸ್ ಅಂತ ಇಲ್ಲಿ ಒಂದು--

ಇಲ್ಲಿ ಒಂದು ಬಹಳಷ್ಟು ದೊಡ್ಡ ನದಿ ಇದೆ.

ಇಲ್ಲಿ ಒಳಗಡೆ ಬಹಳಷ್ಟು ವಿವಿಧ ಪ್ರಕಾರದ ಸಾಮಗ್ರಿಗಳನ್ನು ಹಚ್ಚಿದ್ದಾರೆ.

ಬಾ ಹೊರಗಡೆ ಬಹಳಷ್ಟು ಸುಂದರವಾದ ದೇವಾಲಯ ಚಿತ್ರವನ್ನು ಹಚ್ಚಿದ್ದಾರೆ.

ಇಲ್ಲಿ ಒಂದು ಗುಡಿ ಇದೆ ಗುಡಿಯ ಹೆಸರು ಶ್ರೀ ರಾಮ್ ಮಂದಿರ್.

ಇಲ್ಲಿ ಒಂದು ತರ್ಕಾರಿ ಮಾರ್ಕೆಟ್ ಇದೆ.

ಹಾಗು ಇಲ್ಲಿ ಬಹಳಷ್ಟು ಫ್ಯಾನುಗಳಿವೆ ಮತ್ತು ಬಹಳಷ್ಟು ಲೈಟುಗಳಿವೆ.

ಸ್ಪಂದನ ಕೇಂದ್ರ ಅಂತ ಒಂದು ಬರೆದಿನ್ದು ಬೋರ್ಡ್ ಕೂಡ ಇದೆ.

ಹಾಗೂ ಇಲ್ಲಿ ಒಬ್ಬವ ವಾಚ್ ಮ್ಯಾನು ಕುಂತಿದ್ದಾರೆ.

ಶಾಲೆಯ ಒಳಗಡೆ ಬಹಳಷ್ಟು ಬೆಂಚ್ ವನ್ನು ಹಾಕಿದ್ದಾರೆ.

ಇಲ್ಲಿ ಪಕ್ಕದಲ್ಲಿ ಒಂದು ಕರೆಂಟಿನ ಮೀಟರ್ ಕೂಡ ಇದೆ.

ಗಿಡ ಮರಗಳಿವೆ ಈ ರೋಡಿ ನ ಮೇಲೆ ಬಹಳಷ್ಟು ಮನುಷ್ಯರು ಓಡಾಡಲತ್ತಿದ್ದಾರೆ ಇಲ್ಲಿ ಪಕ್ಕದಲ್ಲಿ ಒಂದು ಕಾರು ಕೂಡ ನಿಂತಿದೆ ಇಲ್ಲಿ ಒಬ್ಬರು --

ಅನ್ನ ಮಕ್ಕಳನ್ನು ಸೈಕಲ್ ವನ್ನು ಅಡ್ಲಾತ್ತಿದ್ದಾರೆ.